ಇಲ್ಲಿ ಹಲವಾರು ಶಾಲೆನೆ ಸಾಲನೆ ಕುಳಿತಿದ್ದಾರೆ ಒಬ್ಬಳು ಪಿಂಕ್ ಕಲರ್ ಡ್ರಾಯಿಂಗ್ ಶೀಟ್ ಅನ್ನು ಕತ್ತರಿಸುದ್ದಳೆ.

ಕೆಂಪು ಬಣ್ಣದ ಶರ್ಟ್ ನ್ನು ಹಾಕಿಕೊಂಡಿದ್ದಾನೆ ಒಬ್ಬನು ಬರೀ ಮೈಯಲ್ಲಿ ನಿಂತಿದ್ದಾನೆ ಒಬ್ಬನು ಕೇಸರಿ ಬಣ್ಣದ ಹಾಗೂ ಮಾತ್ತೊಬ್ಬ ಎಲ್ಲೋ ಕಲರ ಡ್ರೆಸ್ ಅನ್ನು ದರಿಸಿದ್ದಾನೆ ಒಬ್ಬನ್ ಮೂರು ಜನ ನಿಂತುಕೊಂಡಿದ್ದಾರೆ ಒಬ್ಬನು ಕುಳಿತ್ತಿದಾನೆ.

ಜಿಮ್ಮಿ ನಲ್ಲಿ ಒಬ್ಬ ಯುವಕ ವರ್ಕೌಟ್ ಮಾಡುತ್ತಿದ್ದಾನೆ ಹಾಗೆ ಅವನು ವೈಟ್ ಲಿಫ್ಟನ್ನು ಮಾಡುತ್ತಿದ್ದಾನೆ ತನ್ನ ಕಾಲಿನ ಮೂಲಕ ಬೆನ್ನಿನ ಭಾರವನ್ನು ಕೋಟು ವೈಟ್ ಎತ್ತುತ್ತಿದ್ದಾನೆ.

ಎತ್ತರದ ಬಾಳೆ ಕಂಬಗಳ್ಳನ್ನು ಇಲ್ಲಿಸಿದ್ದಾರೆ. ಒಬ್ಬಾ ಯುವಕ ಮೊಬೈಲ್ ನಿಂದ ಫೋಟೋ ತಗೆಯುತ್ತಿದ್ದಾನೆ ಹಾಗು ಹಲವಾರು ಮಹಿಳೆಯರು ಕೈ ಮುಗಿದು ನಿಂತಿದ್ದಾ--

ಕೂದಲಗಳು ಬಿದ್ದಿದೆ ಹಾಗು ಒಂದು ಎಲ್ಇಡಿ ಸ್ಕ್ರೀನ್ ಟಿವಿ ಯನ್ನು ಕಾಣಬಹುದಾಗಿದೆ. ಹಾಗೂ ಒಂದು ಫ್ಯಾನ್ ಹಾಗೂ ಮತ್ತೊಂದು ವಿವಿಧ ರೀತಿಯ ಕಟ್ ಹೇರ್ ಕಟಿಂಗ್ ಸಾಮಾನಗಳನ್ನು ಕಾಣಬಹುದು.

ಹಾಗೂ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಗಳನ್ನು ಹೊಂದಿಸಲಾಗಿದೆ ಹಾಗೂ ಈ ಸಾಲುನೇ ಹೂಗಳ ಬಿಟ್ಟಿವೆ .

ಇದು ಒಂದು ಮನೆಯ ಅವಸ್ಥೆಯಾಗಿದೆ ಇಲ್ಲಿ ಇಬ್ಬರು ಶು ಧರಿಸಿ ಹಾಗೂ ಮಾಸ್ಕ ನ್ನು ಧರಿಸಿಕೊಂಡು ಇದ್ದಾರೆ ಇವರ ತಲೆ ಮೇಲೆ ಬಲ್ಲೋನ್ ಗಂಡನ್ನೂ ಕಟ್ಟಲಾಗಿದೆ ಪರ್ಪಲ್ ಕಲರ್ ಹಾಗೂ ಲೈಟ್ ಕೇಸರಿ ಕಲರ್ ಗದನ್ನ ಶೂ .--

ಹಾಗು ಇಲ್ಲಿ ಹಲವಾರು ಸ್ಕೂಟಿ ಹಾಗು ಬೈಕುಗಳು ನಿಂತಿವೆ ಹಾಗೂ ಒಬ್ಬ ಯುವಕ ಬೈಕನ್ನು ಹತ್ತುತ್ತಿದ್ದಾನೆ--

ಇದು ಮೀನಿನ ಮಾರ್ಕೆಟ್ ಆಗಿದೆ .ಇಲ್ಲಿ ಹಲಬುಟ್ಟಿಯಲ್ಲಿ ಹಾಗೂ ತಕ್ಕಡಿಯಲ್ಲಿ ಹಲವಾರು ಮೀನುಗಳನ್ನು ಇಡಲಾಗಿದೆ .ಇಲ್ಲಿ ಒಬ್ಬ --

ಇದೆ ಹಾಗು ಅಲ್ಲಿ ಸಣ್ಣ ಜಿಪಿನ ಮೇಲೆ ಪುಟ್ಟ ಬಾಲಕ ಕುಳಿತಿದ್ದಾನೆ ಅವನ ಸುತ್ತಲೂ ಯುವಕರು ನಿಂತಿದ್ದಾರೆ .

ಇದು ಒಂದು ಪೆಂಡಲನಲ್ಲಿ ಕೆಳಗೆ ಹಲವಾರು ಮಹಿಳೆಯರು ಹಾಗೂ ಯುವಕರು ನಿಂತಿದ್ದಾರೆ ಇದು ಒಂದು ಸಂಘದ ವ್ಯವಸ್ಥೆಯ ವ್ಯವಸ್ಥಾಪನೆಯಾಗಿದ್ದು ಇರಬಹುದು ಹಾಗೂ ಪಕ್ಕದಲ್ಲಿ ಒಂದು ಸ್ಕೂಟಿ ನಿಂತಿದೆ.